ಇದೊಂದು ದೊಡ್ಡದಾದ ಶಿಲೆಗಳು ಈ ಶಿಲೆಗಳುನೋಡಲು ತುಂಬಾ ಚೆನ್ನಾಗಿ ಈ ಶಿಲೆಗಳು ನೋಡಲು ತುಂಬಾ ಸ್ಪೆಷಲ್ ಆಗಿದೆ ಹಲವಾರು ರೀತಿಯ ಶಿಲೆಗಳು ಇಲ್ಲಿವೆ ಗ್ಲಾಸ್ಸಿ ನಲ್ಲಿ ಕೂಡಿಸಿದ್ದಾರೆ ಶಿಲೆಗಳನ್ನು--

ಇದೊಂದು ತುಂಬಾ ದೊಡ್ಡದಾದ ಎತ್ತರವಾದ ಕಟ್ಟಡವಾಗಿದೆ. ಈ ಕಟ್ಟಡ ನೋಡಲು ತುಂಬಾ ಚೆನ್ನಾಗಿದೆ ಸುತ್ತಲೂ ಗಿಡ - ಮರಗಳಿಂದ ಕೂಡಿದೆ. ನೋಡಲು ತುಂಬಾ ಚೆನ್ನಾಗಿರುವ ಎತ್ತರವಾದ ಕಟ್ಟದವು ಕೂಡ ಇದಾಗಿದೆ. ನೋಡಲು--

ಇದು ವಸ್ತು ಸಂಗ್ರಯಲಾಯವಾಗಿದ ಈ ವಸ್ತು ಸಂಗ್ರಯಲಾಯದಲ್ಲಿ ಈ ವಸ್ತು ಸಂಗ್ರಯಲಾಯದ ವಿಷಯವೇ ಇದನ್ನು ಎಲ್ಲಾ ತರಹದ ಅಲವಾರು ಗೊಂಬೆಗಳನ್ನು ಇಟ್ಟಿದ್ದಾರೆ. ಒಂದೊಂದು ಗೊಂಬೆಯು ಒಂದೊಂದು ರೀತಿಯಲ್ಲಿ ಕಾಣಿಸುತ್ತಾಯಿದೆ.

ಟಿಬೇಟು ಊದುಬತ್ತಿ ಉರಿಸುತ್ತಿರುವ ಟಿಬೆಟಿಯನ್ಸ್ ನೋಡಲು ತುಂಬಾ ಚೆನ್ನಾಗಿದೆ ಇಲ್ಲಿಒಂದು ನಟರಾಜನ್ ವಿಗ್ರಹ ರೀತಿಯಲಿ ಕಾಣಿಸುತ್ತದೆ ನೋಡಲು ತುಂಬಾ ಚೆನ್ನಾಗಿದೆ --

ದೊಡ್ಡದಾದ ಕಟಡ ರೀತಿಯಲ್ಲಿ ಕಂಡಿದ್ದು ಈ ಕಟಡ ಸಾಹಿ ಸಾಹಿಕ ಸೆಂಟ್ರಲ್ ಯೆಂದು ಬರೆದಿದೆ ಅಕ್ಕ ಪಕ್ಕ ಗಿಡ ಮರಗಳು ತೊಡಿಯಿಸಿ ನೋಡಲು ತುಂಬಾ ಚನ್ನಾಗಿ ಇದ್ದು ನೋಡಲು ತುಂಬಾ ಚನ್ನಾಗಿ ಕಾಣಿಸುತ್ತದೆ